ಇದು ಬಂದು ಫ್ಹಂಕ್ಷನ್ ಹಾಲ್ ಸ್ಕೂ ಲಲ್ಲಿ ಹಿಂಗೇ ಎಲ್ಲ ಸ್ಟೂಲ್ ಹಾಕಿದಾರೆ ಚೆನ್ನಾಗಿ ಇದೆ ಬಲ್ಲೋನ್ಸ್ ಎಲ್ಲ ಕಟ್ಟಿದರೆ ಎಲ್ಲೊ ಅಂಡ್ ಪರ್ಪಲ್ ಕಲರ್ ಅಲ್ಲಿ ಮಕ್ಳು ಸ್ಟಾಂಡ್ ಆಗಿ ಡಾನ್ಸ್ ಮಾಡ್ತಿದಾರೆ ನೋಡಕೆ ಚೆಂದಾಗಿದೆ.

ಇದು ಬಂದ್ಬಿಟ್ಟು ಬಸ್ ಅಂತ ಅನ್ಸುತ್ತೆ ಬಸ್ಸು ಯಾವದೋ ಹಳ್ಳಿ ಸೈಡ್ಹೋ ಗೋ ಬಸ್ ಇರ್ಬೋದು ತುಂಬಾ ಫುಲ್ ರಶ್ ಇದೆ ಬಸ್ಸು ಮೇಲ್ಗಡೆಯೆಲ್ಲ ಹುಡುಗುರೆಲ್ಲ ಮೇಲೆಲ್ಲಾ ಹತ್ತಾಯಿದರೆ .

ಇಲ್ಲೊಬ್ರು ಡಿಫರೆಂಟ್ ಡಿಫರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದಾರೆ ಫುಲ್ ಅಫೀಷಿಯಲ್ ಆಗಿ ರೆಡಿ ಆಗಿದಾರೆ. ಫುಲ್ ಫಿಟ್ ಆಗಿ ಸೂಪರ್ ಆಗಿ ಕಾಣ್ತಾ ಇದಾರೆ ಒಬ್ಬರಕಿಂತ ಒಬ್ಬರು. ಚೆನ್ನಾಗಿದೆ ನೇಚರ್ ಎಲ್ಲ ತುಂಬಾನೇ ಚೆನ್ನಾಗಿದೆ.

ಇದು ಬಂದ್ಬಿಟ್ಟು ಕಟಿಂಗ್ ಶಾಪ್ ಅಂತ ಅನ್ಸುತ್ತೆ ಕಟಿಂಗ್ ಶಾಪ್ ಅಥವಾ ಕಟಿಂಗ್ ಬ್ಯೂಟಿ ಜಾಯಿಂಟ್ಸ್ ಬ್ಯೂಟಿ ಶಾಪ್ ಅಂತಾನೆ ಹೇಳಬಹುದು. ಇಲ್ಲಿ ಒಬ್ಬ ಹುಡುಗ ಫೇಸ್ ಮಾಸ್ಕ ಹಾಕ್ಕೊಂಡ ಕುತ್ತಿದಾನೆ. ಫೇಸ್ ಗೆ ಕ್ರೀಮ್ ಹಚ್ಕೊಂಡಿದಾನೆ. ಒಂದ್ ಸೆಲ್ಫಿ ತಗಂಡಿದಾನೆ ಬ್ಲೂ ಕಲರ್ ಟೀ-ಶರ್ಟ್ ಹಾಕಿದನೆ.

ಇದು ಬಂದ್ಬಿಟ್ಟು ಕ್ರೈಸ್ತನ ಚರ್ಚಲ್ಲಿ ಅವರು ಅವರ ಇದನ್ನಾ ಧರ್ಮವನ್ನಓದ್ತಾಯಿದಾರೆ. ಓದ್ತಾಯಿದರೆ ಈ ಕಡೆ ಮೂರೂ ಆಕಡೆ ಮೂರೂ ಓದ್ತಾಯಿದಾರೆ. ಮೈಕಲ್ಲಿ ಈಕಡೆ ಏನೋ ಈ ಕಡೆ ಅರೆಂಜ್ಮೆಂಟ್ ಆಗಿದೆ. ಏನೋ ಫ್ಹಂಕ್ಷನ್ ಮಾಡ್ತಿದಾರೆ.

ಇದು ಬಂದ್ಬಿಟ್ಟು ಯಾವದೋ ಫ್ಹಂಕ್ಷನ್ ಅಂತ ಅನ್ನಿಸ್ತಿದೆ ಯಾವದೋ ಫ್ಹಂಕ್ಷನ್ ಅಲ್ಲಿ ಡಾನ್ಸ್ ಮಾಡ್ತಾಯಿದಾರೆ ಯಾವದೋ ಫ್ಹಂಕ್ಷ ನ್ಗೆ ವೈಟ್ ಕಲರ್ ಡ್ರೆಸ್ಸ ಲ್ಲಿ ಬರ್ತಾಯಿದ್ದಾರೆ ಇಬ್ಬರು ಲೇಡೀಸ್ ಕಾಣತಾ ಇದಾರೆ.